ಇಲ್ಲಿ ದೊಡ್ಡ ದೊಡ್ಡ ಗೇಟ್ಗಳನ್ನು ಕೂಡಾ ಮಾಡಿ--

ಇಲ್ಲಿ ಒಂದು ದೊಡ್ಡ ಕಲ್ಲಿನ ಬಂಡೆ ಬೆಟ್ಟ ಕಾಣಿಸ್ತಾ ಇದೆ ಆಹ್ ಅದು ಕಪ್ಪು ಬಣ್ಣದಿಂದ ಕಾಣಿಸ್ತಾ ಇದೆ ಇಲ್ಲಿ ಮಣ್ಣು ಕೂಡ ಕಾಣಿಸ್ತಾ ಇದೆ.

ಇಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳನ್ನು ಕೂಡ ನಾವು ನೋಡಬಹುದು ಇಲ್ಲಿ ನೀಲಿಯಾದ ಆಕಾಶ ಕೂಡ ನಮಗೆ ಕಾಣಿಸ್ತಾ ಇದೆ ಅಲ್ಲಲ್ಲಿ ಸಣ್ಣ ಸಣ್ಣ ಕಲ್ಲು ಬಂಡೆಗಳು ಕೂಡ ಬಿದ್ದಿರೋದನ್ನ ನಾನು ನೋಡಬಹುದು.

ಇಲ್ಲಿ ಒಂದು ದೊಡ್ಡ ಸ್ಟೇಜ್ ಕಾಣಿಸುತ್ತಾ ಇದೆ ಸ್ಟೇಜ್ ನಾ ಮೇಲೆ ಎರೆಡು ಛೈರ್ ಗಳನ್ನು ಸೋಫಾಗಳನ್ನು ಇಡಲಾಗಿದೆ ಇಲ್ಲಿ ಇವು ಸುಂದರವಾದ--

ಬೊಂಬೆಗಳನ್ನು ಸಾಲಾಗಿ ಇಡಲಾಗಿದೆ. ಇಲ್ಲಿ ಬ್ಯಾಟ್ ನ್ನು ಕೂಡ ನೋಡ್ಬಹುದು. ಕಬ್ಬಿಣದ ರಾಡ್ ಕೂಡ ಕಣ್ಣಿಸುತ್ತಾ ಇದೆ. ಇಲ್ಲೊಂದು ಚೀಲ ಕೂಡ ಕಣ್ಣಿಸುತ್ತಾ ಇದೆ. .